ನೀವು ಹಣ ಹಾಕುದು ಬೇಡ, ನಾ ಆ ನಾನೇ ಹಣ ಹಾಕ್ತೇನೆ.

ಮತ್ತೆ ಎರಡಕ್ಕೆ ನಾವು ಮಾಡಿ ಕೊಡುವ,

ಸರಿ, ಆಯ್ತು ನಾನ್ ನಿಂಗೆ ಇನ್ನೊಂದ್ ದಿವಸ call ಮಾಡ್ತೇನೆ.

Hello ರಾಜಶ್ರೀ ?

ಹ ಆರಾಮದಿನಿಮ ನೀನ್ ಆರಾಮದಿಲ್ಲ?

Shopping ಹೋಗೋಣ್, shopping, shopping ಹೋಗೋಣ್ ರೀ? ಹ ಹೋಗೋಣಲ್ಲ . Saree ತಗೊಂಡ ಬರಬೇಕೀತ್ತ್ ಮನೆಗೆ.

Saree . ನೀವ್ free ನೀವ್ ಕ ನೀವ್ ಕೆಲಸಾ ಎಲ್ಲಾ ಮುಗಿಸ್ಕೊಂಡು ಬಂದ್ಬಿಡ್ರಿ.

ಇಬ್ಬರು ಸೇರಿ auto ದಲ್ಲಿ ಹೋಗಿ, ಚೆನ್ನಾಗಿರೊದೊಂದೆರಡ್ ಸೀರೆ ತಗೊಂಡ್ ಬರಬೇಕಿತ್ತ್. ಬತೇ೯ನ್ ಬತೇ೯ನ್. ಹಂಗೆ ಬತಾ೯ ಅಲ್ಲೇ ಸ್ವಲ್ಪ ತಿಂಡಿ ತಿಂದ್ ಬರೋಣಂತ್ರೀ.

ನೀಮ್ದ್ ಏನಾದ್ರು ಕೆಲ್ಸಾ ಇದೆನಾ? ಇಲ್ಲಾ ಇಲ್ಲಾ ಕೆಲ್ಸಾ ಇಲ್ಲಾ, ಕೆಲ್ಸಾ ಮುಗಿಸ್ ಬತೇ೯ನಲಾ, ಈ ಅಲ್ವಾ ಇದರೊಳಗ, ಹಾ market ಗೆ ಹೋಗಿದ್ವಲ್ಲಾ, ನೀಮ್ದೇನ್ ಸೀರೆ ತಗೋಳೊದ್ ಖರೀದಿ ಇದೆನಾ? ಇಲ್ಲಾ ನೋಡ್~ ನೋಡೋಣ ಅಲ್ಲೇ ಛಲೋ ಕಂಡರ ತಗೋತಿನ್ ನಾನು. ಹೌದಾ ಇಗ ಮತ್ತ, function ಮದುವೆ ಬತೆ೯ತರ್ಲಿ ಉಡುಗೊರೆ ಕೊಡಬೇಕಿತ್ತಲ್ಲಾ.

ಹಾ, ಎಲ್ಲಾರು . ಮಗುನು ಚೆನ್ನಾಗಿದೆ. shopping ಬತಾ೯, ಅಲ್ಲೇ ಏನಾರು ತಿನ್ಕೋಂಡು, ಮನೆಗೆ ಸ್ವಲ್ಪ ಕಾಯಿಪಲ್ಲೆ ತಗೋ ತರಕಾರಿ ತಗೊಂಡು ಬರೋಣಂತಿ೯.;

ಹಾ ಮತ್ತೇ ನೀಮ್ದ ಏನರ ಮನೆಗ ಏನರ ಸಾಮಾನ ತರೊದಿದ್ರ ಹೋಗ ಬರೋಣಂತ್ರಿ. ಇಲ್ಲಾ ನಾನು ಬತೇ೯ನಲಾ ಅಲ್ಲೇ ನೋಡತಿನಿ. ಸೀರಿ ಏನರ ಛಲೋ ಅನಿಸೀದ್ರ ನಾನು ಒಂದ ತಗೋತಿನಂತ. ಹಾ ಹಾ ರೇಷ್ಮಿ ಸೀರಿನು ಚೆನ್ನಾಗಿತಾ೯ವಲ್ರಿ ಕೊಡಲಿಕ್ಕೆ.

ಯಾವ ಅಂಗಡಿಗೆ ಹೋಗೋಣ ಹೇಳಿಗ ಗ~ ಗಂಗಾವತಿಗ.

ಒಳಗೆ ಒಂದೆರಡು ಫ್ಯಾನ್ಸಿ ಸೀರೆ.

ಒಳಗೆ ಇದ work ಸೀರೆ ಚ~ ಚೆನ್ನಾಗ್ ಛಲೋ ಇರ್ತೇತಿ.

ಈಗ ಮತ್ತ ರಜ ಬತೇ೯ತಲ್ ಮತ್ತ ಬರೋರಗ್ ಏನರ ಕೊಡ್ಬೇಕಿತ್ತಲ್ಲಾ.

ಅದಕ್ಕೆ ಹೋಗಬೇಕಂದ್ರೇ ಅಂಗೆ ಎಲ್ಲಾ ತಂದಬಿಡೋಣಂತರಿ. ಹೌದ್ ಹೌದ್ ಹಾ ಹೋಗೋಣ, ಆ ಕೆಲಸಾ ಮುಗಿಸಕೊಂಡ ಬತೀ೯ನಿ ಹೋಗೋಣಂತ. ಮತ್ತೇನರ ತಗೊಬೇಕಿತ್ತಾ ನೀವು ಬಟ್ಟೆ ಅಂಗಡಿಯಲ್ಲಿ? ಬಟ್ಟೆ ಅಂಗಡಿಯಲ್ಲಿ ತಗೊಂಡ್ರ, ನಮ್ಮ ಅನ್ವಿತಾಗ ಏನರ ಒಂದೆರಡ ಆ ತರ ಇದ್ ತಗೊಬೇಕಷ್ಟ.

ಈಗ ಚೆನ್ನಾಗಿ offer ಬಿಡ್ತೀತಿದಾರ್ರೀ ಈಗಾ ತಗೋಬಂದ್ರೇ ಚೆನ್ನಾಗನಸ್ತೇತ ಇಗಾ.

ಹುನ್ರೀ offer ಐತಿ, thirty percent ಇದೆ.

ಚೆನ್ನಾಗನ್ನಸ್ತಾವ ಬಟ್ಟೆನು ತಗೊಂಡು, ಮಕ್ಕಳಿಗೂ ತಗೊಂಡ್, ತಿಂಡಿನು ತಗೊಂಡು ತರಕಾರಿ ತಗೊಂಡು auto ದಲ್ಲಿ ಹೋಗಬರೋಣಂತ್ರಿ.

ಹ್ಮ್, ನಾ ಎಷ್ಟೋತಿಗೆ ಅನ್ನೋದ್ ಹೇಳ ಬೇಕಾರ, ಇನ್ನೊಮ್ಮೆ call ಮಾಡ್ತೀಯೊ ಇಲ್ಲಾ ನಾನ ಬತ್ರೇನಿ ಇನ್ನೊಂದ್ ಸ್ವಲ್ಪ ಹೊತ್ ಬಿಟ್. ಹಾ ಹಾ ಮತ್ತೆ~ ಮತ್ತೇನರ ತಗೊಬೇಕಿತ್ತಾ? ಬ~ ಬಟ್ಟೆ ಬಿಟ್ಟು ಬೇರೆ ಏನಾದ್ರು ತಗೋಬೇಕಿತ್ತಾ? ಬಟ್ಟೆ ಬಿಟ್ಟ ಏನ್, ಅದ ನಾನು ತೊಗೊಂಡ್ರೆ ತರಕಾರಿ ತಗೊಬೇಕ ಸ್ವಲ್ಪ.

ಹಾ ಹಾ. ಪಾನಿಪುರಿ ಆಗಿತ್ತು .

ಹಾ . ಭೇಟಿನ ಆಗಿಲ್ಲಾ, ಹಾ ಭೇಟಿನ ಆಗಿಲ್ಲಾ. ಹಂಗೆ ಬಟ್ಟೆ ತಗೊಂಡು, ಅಲ್ಲೇ ತಿನ್ಕೋಂಡು, ಒಂದ ಸ್ವಲ್ಪ ಹೊತ್ತ ಕಾಲಾ ಕಳೆದು ಮಾತಾಡ್ತಾ ಬರೋಣಂತ್ರಿ. ಹಾ ಹಾ ಹಾ, ಸರಿ ಸರಿ. ಸರಿ ಬೇಗ ready ಆಗ್ಬೀಡ್ರಿ. ನಾನು ಬೇಗ ready ಆಗಿ ಬರ್ತೇನಿ.

ಆಯ್ತ್, ಆಯ್ತ್ okay ಇಡಲಾ ಶೋಭಕ್ಕ?

Hai ವಿಶ್, ನಾನ್ ಆರಾಮಾಗಿದ್ದೇನೆ, ನೀನ್ ಹೇಗಿದ್ದೀ? ಹಾ, ನಾನ್ ಕೂಡ ಹುಷಾರಾಗಿದ್ದೇನೆ, ತುಂಬ ದಿವಸ ಆಯ್ತಲ್ಲ call ಮಾಡದೇ?

ಹೌದು, ನನ್ನ ನಿನ್ದು number ಸ ನನ್ನತ್ರ ಇಲ್ಲ, ಮತ್ತೆ ಹೇಗೆ call ಮಾಡುದು ನಿನ್ಗೆ? ಹೌದಾ? ಏನ್ ಇರ್ಲಿಲ್ವ ನಿನ್ನೊಟ್ಟಿಗೆ number ? Number ಇರ್ಲಿಲ್ವ, ನಂದು mobile ಒಂದು change ಆಗಿ number ಎಲ್ಲ ಹೋಯ್ತು.

ಮತ್ತೆ ಎಂತ ಮಾಡ್ತಿದ್ದಿ ಈಗ, college ಆದ್ಮೇಲೆ?

ಹ್ಮ್, ಹೇಗಿದೆ ನಿನ್ನ life ಈಗ, ಮದ್ವೆ ಆದ್ನನ್ತ್ರ? ನಂದು life ಖುಷಿಯಾಗಿದೆ. ಹೌದಾ? college ಅಲ್ಲಿರುವಾಗ ಖುಷಿ ಆಗ್ತಿತ್ತು ಅಲ್ವಾ? ಹೌದಾ, ಈಗ ಎಣಿಸ್ತದೆ ಅದೇ ನಮ್ದು college ಅದ್ದು life ಎಷ್ಟ್ ಲಾಯ್ಕ್ ಆಗ್ತಿತ್ತಲಾ? ಹಾ ತುಂಬ, ತುಂಬ ಅಂದ್ರೆ ತುಂಬ ಖುಷಿ ಆಗ್ತಿತ್ತು. Life ಇನ್ನು ಬರ್ಲಿಕ್ಕಿಲ್ಲಲಾ?

ಮತ್ತೆ ಎಣಿಸ್ತದೆ ಒಮ್ಮೊಮ್ಮೆ ಎಲ್ರನ್ನೂ, ಎಲ್ಲ ನಮ್ಮ friends ನನ್ನು ಎಲ್ಲ ಎಣಿಸ್ತಾ ಇರ್ತದೆ. ಹೌದು, ಎಲ್ಲ ಒಮ್ಮೆ ನಾವು meet ಆಗ್ಬೇಕು. ಅದೇ college ಗೆ ಹೋಗುವ ಒಮ್ಮೆ ಎಲ್ಲ ಒಟ್ಟು ಸೇರಿ. ಹಾ, college ಗೆ ಹೋಗುವ, ಮತ್ತೆ ಅದು ಎಲ್ಲಿಯಾದರೂ ಒಂದು place ಸಿಗೆ ಹೋಗುವ.

College ನಲ್ಲಿರುವಾಗ ನಮ್ದು sports, dance ಎಲ್ಲ ನೆನಪಾಗ್ತದೆ, ನಿನ್ನೊಟ್ಟಿಗೆ ಮಾತಾಡುವಾಗೀಗ. ಹ್ಮ್ ಹೌದೌದು, ಎಲ್ಲದಕ್ಕೆಸ ಭಾಗವಹಿಸ್ತಿದ್ವಲ್ಲ ನಾವು? ಹೌದು, ನಾನ್ ಮತ್ತೆ ನೀನು ಜಾಸ್ತಿ ಒಂದೇ team ಅಲ್ಲಿ ಇದ್ದದ್ದಲ್ಲ sports ಅಲ್ಲಿ? ಹೌದು ಹೌದೌದು, ಮತ್ತೆ? ಮತ್ತೆ college ನಾಚೆ ಹೋದ್ಯ ನೀನು? ನಿಮ್ದಾಚೆಯೆ ಅಲಾ? ಹೌದು, ನಾನು ಹೋಗ್ಲಿಲ್ವ ಈಗ ನಾನಿಲ್ಲಿ job ಗೆ ಹೋಗ್ತೇನಲ್ವ? ಹಾಗೆ busy ಸ್ವಲ್ಪ, ಹೋಗ್ಲಿಲ್ಲ. ನಮ್ದು college ಅಲ್ಲಿ sir ನವರು madam ಎಲ್ಲ ಮುಂಚಿನವರೆವಾ ಈಗ change, change ಆದ್ರಾ? ಇಲ್ಲ ಮುಂಚಿನವರು ಯಾರೂ ಇಲ್ಲ, ಮುಂಚಿನವರೀಗ ಯಾರ್ಸ ಇಲ್ಲ ಅಂದ್ರೆ ಯಾರೂ ಇಲ್ಲ.

Student ಎಲ್ಲ ಇದ್ದಾರಾ ಈಗ ಜಾಸ್ತಿ, ನಾವು ಇರುವಾಗ ಇದ್ದಷ್ಟೆ?

ಹಾ, ಇದ್ದಾರೆ ನಾ ನಾವಿರುವಾಗ ಅಷ್ಟು ಇಲ್ಲ ಇದ್ದಾರೆ.

ನಮ್ಗೆ ಆಗ sir ನವರ್ಸ ಒಳ್ಳೇದ್ ಮಾಡಿ ಪಾಠ ಹೇಳಿಕೊಡ್ತಾ ಇದ್ರಲ್ಲ, madam, sir ಎಲ್ಲ. ಹ ಹೌದೌದು, ಅವ್ರೀಗ ಯಾರ್ಸ ಇಲ್ಲ full ಅಹ್ ಅಹ್ change ಆಗಿದೆ ಅಲ್ವ? ಅದೇ, ನಾವು ಮತ್ತೆ sports ಇರುವಾಗೆಲ್ಲ ಜಾಸ್ತಿ ಬೇಗ ಹೋಗುದಲ್ಲ, college ಗೆ? ಹಾ ಹೌದು, sports ಗೆ ಭಾಗವಹಿಸ್ತಿದ್ವಲ್ಲ, ಮತ್ತೆ ನಮ್ಗೆ ಎಷ್ಟು prize ಎಲ್ಲ ಸಿಗ್ತಿತ್ತಲ್ವಾ? ಅದೇಯಾ, ಹಾಗೆ ಈಗ ಇನ್ನು ಹಾಗೆ ಆಗ್ಲಿಕ್ಕಿಲ್ಲ ಅಲಾ college ದ್ದು? ಹೌದು, ನಿನ್ಗೆ ಎಷ್ಟು ತುಂಬಾ, ಎ~ ಎಂತ ಮಾಡಿದಿ prize ಅನ್ನೆಲ್ಲ, ಇಟ್ಟಿದ್ಯಾ? Prize ಎಲ್ಲ, medal ಎಲ್ಲ ಹಾಗೆ ಉಂಟಾ, ನೆನ್ಪಿಗೊಂದ್ ಬೇಕಲ್ಲ ನಮ್ಮದು college ದ್ದು?

ನಂದೂ ಇದೆ ಕಬಟಲ್ಲಿ ಇಟ್ಟಿದ್ದೇನೆ ನಾನು ಜಾಗ್ರತೆ ಮಾಡಿ, ಅದೊಂದು memory ಅಲ್ವಾ? ಅದೇ ಅದೇ, ಅದನ್ನೆಲ್ಲ ನೋಡುವಾಗ ನಮ್ದು college ದ್ದೇ ಎಣಿಸ್ತದೆ.

College ದ್ದು ಆ ಕಾಮಿಡಿ ಅಲ್ಲಾ? ಹಾ ಹೌದ್ ಹೌದು, ಹ್ಮ್. ಮತ್ತೆ ಬೇರೆ friends ನವರೆಲ್ಲಾ ಸಿಗ್ತಾರ ನಿನ್ಗೆ? ಹಾ, ನನ್ಗೆ ದೀಕ್ಷಿತ ಒಬ್ಳು ಸಿಗ್ತಾಳೆ, ಮತ್ತೆ ಯಾರು ಸಿಗ್ತಾರೆ? ಮತ್ತೆ ಯಾರೂ ಸಿಗುದಿಲ್ಲ, ಸಿಕ್ಕಿದ್ರೆ ಮದುವೆ function ಗೆ ಮಾತ್ರ ಅಲ್ಲ ಸಿಗುದು? ಹಾ, ಮತ್ತೆ ಕೆಲವರಿಗೆಲ್ಲ marriage ಆಯ್ತ್ ಅಲಾ? ಹೌದು, ಕೆಲವರಿಗೆಲ್ಲ ಮ~ ಮದುವೆ ಆಯ್ತು. ಮತ್ತೆ ಕೆಲವರೆಲ್ಲ ಈಗ ಕೆಲ್ಸದ ಮೇಲೆ ಎಲ್ಲ, ಕೆಲ್ಸಕ್ಕೆಲ್ಲ ಸೇರಿದ್ರಲ್ಲಾ? ಹ, ಪುರ್ಸೋತಿರುದಿಲ್ಲಲ್ಲ, ಕೆಲ್ಸ ಆಗ್ತದೆ ಮತ್ತೆ ಬಂದು ಮನೆಯ ಮನೆಯ ಕೆಲಸ ಆಗ್ತದಲ್ವಾ? ಅದೆ ಅದೆ, ಮತ್ತೇ ಎಲ್ರೂ ಅವರವರ life ಅಲ್ಲಿ busy ಅಲ್ಲ ಈಗ? ಅದ್ ಹೌದು, ಹೀಗೆ call ಮಾಡಿದ್ರೆ ಮಾತಾಡ್ತಾರೆ, ಮತ್ತೆ . ನಿಂದೊನ್ದು number ಸಿಕ್ಕಿದ್ದು ನಂಗ್ ಲಾಯ್ಕ್ ಆಯ್ತು, ನಾನದು ಎಣಿಸ್ತಾ ಇದ್ದೆ, ನಿನ್ದು ಯಾರ್ದೂ ನನ್ಹತ್ರ number ಇಲ್ಲ, ಎಂತ ಮಾಡುದು, ಯಾರತ್ರ ಕೇಳುದಂತ? ಹಾ ಹೌದೌದ್, ಅದ್ ನನ್ಗೆ ಗೊತ್ತಿಲ್ಲಲ ನಿನ್ನೊಟ್ಟಿಗೆ number ಇಲ್ಲಂತ, ಇತ್ತಲ್ವ?

ನಾನು ಮಾಡಿದ್ದು ಹೀಗೆ ತುಂಬ ದಿವಸ ಆಯ್ತು ಮಾತಾಡುವ ಅಂತ ಮಾಡಿದ್ದು.

ಹ್ಮ್ ಮತ್ತೆ, ಸರಿ ಹಾಗಾದ್ರೆ ನಾನ್ನಿನ್ಗೆ ಇನ್ನೊಮ್ಮೆ call ಮಾಡ್ತೇನೆ ಆಯ್ತಾ? ಆಯ್ತು, ಎಲ್ಲ ಸೇರಿ ಒಮ್ಮೆ college ಗೆ ಹೋಗುವ ನಮ್ದು ಒಟ್ಟಿಗೆ. ಹಾ ಸರಿ, ಎಲ್ಲ ರಜೆ ಇರ್ತದಲ್ವಾ ಎಪ್ರಿಲ್, ಮೇ ಆಚೆ ರಜೆ ಇರ್ತದಲ್ವಾ ಎಲ್ಲರಿಗೆಸಾ?

ಹಾಗೆ ಎಲ್ಲರಿಗ್ call ಮಾಡಿ ಕರಿಯುವ, ಮತ್ತೆ ಒಟ್ಟಿಗೆ ಹೋಗುವ. ಅದೇ ಎಲ್ಲ ಒಟ್ಟಿಗೆ ಒಂದ್ ಸೇರಿ ಬರುವ.

Hello ಯಾರು ರವೀಂದ್ರವಾ? ಹಾ ಹೌದು ನೀವ್ಯಾರು?

ಅಯ್ಯೋ ನಾನು ಮಾರಾಯ ಶುಭಾ.

ಇಲ್ಲ ನೆನಪಿಲ್ಲ ಯಾರಂತ ಹೇಳೀ.

ಇಷ್ಟೂ ಕೂಡ ನೆನಪಿಲ್ಲಾಂತ ಹೇಳಿದ್ರೆ ಕಾಲೇಜಲ್ಲಿರುವಾಗ ಒಟ್ಟಿಗೆ ಇದ್ದದ್ದಲ್ವಾ. ಕಾಲೇಜಲ್ಲಿರುವಾಗಲ್ಲ ಈಗ ಕೆಲವು ಸಮಯ ಆಯಿತಲ್ಲ ಹಾಗಾಗಿ ನೆನ್ಪಿಲ್ಲ. ಓ ಹಾಗೆಲ್ಲ ಮರೆತ್ರೆಸ ಹೇಗೆ? ಒಂದೊಂದ್ಸಲ ನೆನ್ಪೋಗ್ತದೆ ಹಾಗೆ number ಯಾರ್‌ ಇಲ್ಲ.

ತೊಂದ್ರೆ ಇಲ್ಲ ಆರಾಮಾಗಿದ್ದೀನಿ ಹ್ಮ್ ಮನೇಲೆಲ್ಲ ಆರಾಮಿದ್ದಾರೆ ನೀವ್ ಹೇಗಿದ್ದೀರಿ?

ಅದೇ ಒಂದು ನಮ್ಮ ಮನೆ ಒಕ್ಕಲಿದೆ ಅದಕ್ಕೊಂದು ಕರೆಯುವಂತಾ phone ಮಾಡಿದ್ದು ನಾನ್ ನಿಮ್ಗೆ. ಹೌದಾ ಮನೆ ಕಟ್ಟಿದ್ದೀರಾ?